ಹೊಳೆ ನದಿ ಬಗ್ಗೆ ಮಾತಾಡ್ಬೇಕುಂದ್ರೆ ಜಾಸ್ತಿ ಹಳ್ಳಿ ಸೈಡ್ ನಲ್ಲೆ ಜಾಸ್ತಿ ಇರೋದು ಹೊಳೆ ನದಿ ಅಲ್ಲೆಲ್ಲ ಹೇಳ್ಬೇಕುಂತ ಅಂದ್ರೆ ಆಟ ಆ ಸುಮಾರು ಜನ ನೀರು ನೋಡ್ಬೇಕು ಗೊತ್ತಿಲ್ದವರು ಅದು ಹೆಂಗೈತೆ ನೀರು ನೋಡ್ಬೇಕು ಅಂತ ಹೊಯ್ತಾರೆ.

ನಾವು ಅವರ ಬಗ್ಗೆ ಸುಮ್ನೆ ನೋಡ್ತಾ ಇದ್ದಿವಿ ಅನ್ನೊಂಗೆ ಸುಮ್ನೆ ತಲೆ ಅಲ್ಲಾಡಿಸ್ಕೊಂಡು ಓ ಹೌದ ಆ ಸರಿ ಅಷ್ಟ್ ಮಾಡಿದ್ರ ಇಷ್ಟ್ ಮಾಡಿದ್ರ ಅಂತ ಅನ್ನೋದು. ಆಮೇಲೆ ಅವ್ರು ಕಿರುಚಾಡ್ತಾರೆ ನಾವು ಕಿರುಚಾಡೋದು.

ಹ್ಮ್ ಡಾಕ್ಟರ್ ಮೆಟೀರಿಯಲ್ಸ್ ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರು ಅವ್ರು ಯೂಸ್ ಮಾಡೋದ್ರಿಂದ ನಮಗುನೂ ಒಳ್ಳೇದೇಪೇಷಂಟ್ ಸ್ ಗಳಿಗೂನೂ ಒಳ್ಳೇದೇ ಸರ್ಜರಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರು ಆ ಹಾಕೊಳೋದ್ರಿಂದ ಕೂದಲು ಅಥವಾ ಏನಾದ್ರು ಏನಾದ್ರು ಬಿದ್ರೆ ಪೇಷಂಟ್ ಸ್ ಗಳೇನೇ ಅದ್ರನ್ನ ಎಲ್ಲ ಪ್ರಾಬ್ಲಮ್ ಆಗೋದು ಪೇಷಂಟ್ ಸ್ ಗೇನೇ.

ಎಲ್ಲೆಲ್ಲಿ ಹೋದ್ರು ಸೆಲ್ಫಿ ಗಳೇ ಇರುತ್ತೆ ಈಗ ಎ ಏ ರೋಡ್ ಸೈಡ್ ಲೆಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿರುತ್ತೆ ಅದನ್ನ ಪೇಷಂಟ್ ಸ್ ಗಳ್ನ ನೋವಾಗಿರುತ್ತೆ ಅಲ್ಲ ಅವ್ರನ್ನ ಏನು ಮಾಡ್ತಾ ಇರೋದಿಲ್ಲ ಬರೀ ಹಿಂಗಾಗೈತೆ ಆ ತರ ಆಗೈತೆ ಅಂತ ಬರಿ ಸೆಲ್ಫಿ ಹೊಡ್ಕೊಂಡು ಬೇರೆಯವರಿಗೆ ತೋರಿಸೋದೇ ಆಗಿರುತ್ತೆ.

ಆಮೇಲೆ ಅಲ್ಲಿ ನಮ್ಮ್ ದೊಡ್ಡೋರು ಸೈತ ಅಟಾಡಬೋದು ಆ ತರ ಏನಿಲ್ಲ ಪ್ಲೇ ಗ್ರೌಂಡ್ಸ್ ಲ್ಲಿ ಮಕ್ಕಳು--